ಇದು ಪ್ರಾಣಿ ಸಂಗ್ರಾಲಯ ಇದಂಗೆ ಕಾಣ್ ತ್ತದ್ದ ಒಳಗ್ ಚಿಣಿಕ್ಯ ಅದ್ ಅದಕ್ಕ ಬೊಂದ ಹಾಕಿಟ್ಟರ್.

ಆಹ್ ಆ ಕಡೆ ವಟ್ಟೂದ ಗ್ರೌಂಡ್ ಒಳಗ್ ತರ ಇವು ತಂತಿ ಬೇಲಿ ಹಾಕ್ಯಾರ್ ಇಟ್ಟರ.